ರೆವಿವಾಲ್‌ ಸ್ಟ್ರೀಟ್‌ ಎಂದು ಅಲ್ಲಿ ಟೇಬಲ್‌ ಮೇಲೆ ಒಂದು ಸಾಂಡ್‌ವಿಜ್‌ ಮತ್ತು ಜೂಸ್‌ ಇಡಲಾಗಿದೆ. ಅದರ ಪಕ್ಕದಲ್ಲಿ ಒಂದು ಪಾಟನ್ನು ಇಡಲಾಗಿದೆ ಅದು ಬಿಳಿ ಬಣ್ಣದ್ದು ಆಗಿದೆ.

ದಲ್ಲಿ ಮೂರು ಕಟ್ಟಡಗಳು ಕಾಣ್ತಿದೆ. ಒಂದು ಕಟ್ಟಡಕ್ಕೆ ಬಿಳಿ ಬಣ್ಣ ಹೊಡೆಯಲಾಗಿದೆ ಹಾಗೂ ಅದಕ್ಕೆ ಹ-ಹಳದಿ ಟ್ಯಾಂಕ್‌ ಅನ್ನು ಹಾಕಲಾಗಿದೆ.